ಇದು ಮನೆ. ಮನೆಯನು ನಿರ್ಮಾನಿಸಲು ಭಹಳ ಕಷ್ಟ ಆಗಿರ್ತೇತರೀ. ಅದ್ದಕ್ಕ ಇಂಜಿನಿಯರ್ ಅಥವಾ ಗೊಂಡಿಗಳು ಎಲ್ಲ ಕಡೆ ಬಹಳ ಅಷ್ಟು ಜನ ಬೇಕ ಮನೆಗಳು ಆ ಎಷ್ಟು ಜನ ಬಂದಿದ್ದ ಸುಂದರವಾದ ಒಂದು ಮನೆ ಆಗ್ತೇತಿ.

ಇದು ಕಾರು ಗಳ ಗ್ಯಾರೇಜ್ ಅಂತ ಹೇಳಬಹುದು ಇಲ್ಲಿ ನಮ್ಮ ಕಾರ್ ಗೆ ಏನಾದರು ಒಂದು ಟೈರ್ ಪಂಚರ್ ಟ್ಯೂಬ್ ಹೋಗಿರೋದು ಏನೋ ಒಂಥರಾ ಸಮಸ್ಯೆ ಇದ್ರೂ ಗ್ಯಾರೇಜ್ ನಲ್ಲಿ ಬಂದು ಬಿಟ್ಟು ಹೋಗತ್ತರಾ ಇತರ ಬಿತ್ತರ ನೋಡ್ರಿ ಇತರ ಬಂದು ಗ್ಯಾರೇಜ್ ಒಳಗ ಕಾರ್ ಬಿಟ್ಟು ಹೋಗ್ತಾರೆ.